ಪೆಂಡಾಲ್ ಪೆಂಡಾಲ್ಲಿಗೆ ಹೋಗಲು ಜನ ಎಷ್ಟು ಜನ ಹೋಗುತ್ತೀದ್ದಾರೆ. ಹಾಗೆ ಇಲ್ಲಿ ಪಾರ್ಕಿಂಗ್ ಎಷ್ಟೋ ಜನ ಮಾಡುತಿ -ಮಾಡಿದ್ದಾರೆ ಇಲ್ಲಿ ಬೈಕ್ ಅಲ್ಲಿ ಹೋಗುತ್ತೀದ್ದಾರೆ.

ಇಲ್ಲಿ ಚಪಾತಿ ಎರಡ್ ಚಪಾತಿ ಊಟ ಇದೆ.

ಇದು ಸ್ಕೂಲ್ ಡೇ ಪಂಕ್ಷನ್ . ಕನ್ನಡ ರಾಜ್ಯೋತ್ಸವ ವದ ಶುಭಾಷ್ ಯಗಳು ಎಂದು ಬರೆದಿದ್ದರೇ ಲ್--

ಇದು ಮಾಲ್ ಮಾಲ್ ಒಳಗಡೆ ಬಾಟೀ ಕೆಂಪೂ ರೆಡ್ ಬ್ಲೂ ಎಲ್ಲಾ ತರವೂ ಪ್ಲ್ಯಾಸ್ಟಿಕ್ ಐಟಂಗಳು ಇದ್ದಾವೇ ಇಲ್ಲಿ ಲೋಟಗಳು ಇದ್ದಾವೆ ಚೆಮ್ಬುಗಳು ಇದ್ದಾವೆ ಹಿಟ್ಟು ಸೋಸೊದು ಇದೇ.

ಇವರು ನೀರನ್ನು ಹಾಕುತ್ತಿದ್ದಾರೆ ಇವರು ನೀರನ್ನು ಹಾಕುತ್ತಿದ್ದಾರೆ.

ನಾಲಕ್ಕು ಬಾಕ್ಸ್ ವಿಂಗಡೆನೆ ಆಗಿ ಇಟ್ಟಿದ್ದಾರೇ.